ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮಸೂದಿ ಎಂದು ನಾವು ತಿಳಿಯಬಹುದು--

ಇಲ್ಲಿ ಸಾಕಷ್ಟು ಬಟ್ಟೆ ಹಾಕಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ರೆಸ್ಟೋರೆಂಟ್ ಎಂದು ನಾವು ತಿಳಿಯಬಹುದು.

ಮತ್ತು ಕಾಫಿ ಲೋಟದೊಳಗೆ ಸ್ಪೂನ್ ಇಟ್ಟಿರುವುದನ್ನು ನಾವು ಕಾಣಬಹುದು.

ಹಾಗೆ ಪಕ್ಕದಲ್ಲಿ ಪ್ಯಾಕ್ ಅನ್ನು ಅರೆದಿರುವುದನ್ನು ನಾವು ನೋಡಬಹುದು.

ಸೆಕ್ಯೂರಿಟಿ ನಿಂತಿರುವುದನ್ನು ನಾವು ನೋಡಬಹುದು ಹಾಗೆ ಇಬ್ಬರು ಮನುಷ್ಯರು ಓಡಾಡತ್ತಿರುವುದನ್ನು ನಾವು ನೋಡಬಹುದು.

ಕೋರ್ಟ್ ಸುತ್ತಲು ಬಿಳಿಯ ಬಣ್ಣದ ಪಟ್ಟಿಯನ್ನು ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಶೋರೂಮ್ ಎಂದು ತಿಳಿಯಬಹುದು.

ಇಲ್ಲಿನ ಹ್ಯಾಂಗರ್ ಗಳನ್ನು ನಾವು ನೋಡಬಹುದು.

ಎದ್ದಿರುವುದನ್ನು ನಾವು ನೋಡಬಹುದು ಹಾಗೆ ನೀರು ಇರುವುದನ್ನು ನಾವು ನೋಡಬಹುದು.